ಮತ್ತು ಇದರ ಇದು ನೆಲದ ಮೇಲೆ ಇಟ್ಟಿದ್ದಾರೆ ಅದು ನೋಡಲು ತುಂಬಾ ಬಾಕ್ಸ್ ಬಾಕ್ಸ್ ಆಗಿ ಕಾಣುತ್ತಿದೆ.

ನೋಡಲು ಸುತ್ತಯೆಲ್ಲ ಲೈಟಸ್ಟ್ ಕಲರ್ ಲೈಟ್ ಎಲ್ಲ ಹಾಕಿದ್ದಾರೆ ಮತ್ತು ಇಡೀ ಡಿನ್ನರ್ ಟೇಬಲ್ ಇದೆ ಮತ್ತು ಡೈನಿಂಗ್ ಟೇಬಲ್ ಇದೆ ಕುರ್ಚಿಗಳು ಇವೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಜಮ್ಮು ಮಸೀದಿ ಆಗಿರುತ್ತದೆ.

ಮತ್ತಿಲ್ಲಿ ಇಬ್ಬರು ವ್ಯಕ್ತಿಗಳು ಸೆಲ್ಫಿ ಕೂಡ ತೆಗೆದುಕೊಳ್ಳುತ್ತಿದ್ದಾರೆ.

ಈ ಗ್ಯಾರೇಜ್ ಅವರು ಸುತ್ತಮುತ್ತ ತಗಡಿನಿಂದ ಕಟ್ಟಲಾಗಿದೆ.

ಈ ನರ್ಸರಿ ಇಲ್ಲಿ ಹಲವಾರು ಗಿಡಗಳನ್ನು ಬೆಳೆಸಿದ್ದಾರೆ ಬೆಳೆಸಿ ಬೇರೆಯವರಿಗೆ ವ್ಯಾಪಾರವನ್ನು ಮಾಡುತ್ತಾರೆ ಇವರು.

ಸೇಫ್ಟಿ ಗೋಸ್ಕರ ಅಲ್ಲಿ ಇಲ್ಲಿ ಕೋಲ್ ಅನ್ನು ಇಟ್ಟಿದ್ದಾರೆ.

ಇಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಹಲವು ವ್ಯಕ್ತಿಗಳು ಕೂಡ ನಿಂತಿದ್ದಾರೆ ಇದು ದೊಡ್ಡದಾದ ಮೆಡಿಕಲ್ ಶಾಪ್ ಆಗಿದೆ ಮತ್ತು ಇದರ ಮೇಲ್ಗಡೆ ಇನ್ನೊಂದು ಮನೆ ಇದೆ.

ಆ ಮನೆಯ ಲೈಟಿಂದ ಅಲಂಕಾರವನು ಮಾಡಿದ್ದಾರೆ.

ಇಲ್ಲಿ ಫೋಟೋ ಬೇರೆ ಬೇರೆ ಫೋಟೋ ಕೂಡ ಕಾಣಬಹುದಾಗಿದೆ.

ಇಲ್ಲಿ ನೋಡಲು ಹೊರಗಿನಿಂದ ತುಂಬಾ ಸುಂದರವಾಗಿ ಕಾಣುತ್ತಿದೆ.

ಇಲ್ಲಿ ಹಲವಾರು ವ್ಯಕ್ತಿಗಳು ಅಮೌಂಟ್ ಅನ್ನು ಡ್ರಾ ಮಾಡಿಕೊಂಡಾಕೂ ನಿಂತಿದ್ದಾರೆ.

ಈ ದೃಶ್ಯದಲ್ಲಿ ಕಾಣುತ್ತಿರುವುದು ಏನೆಂದರೆ ಇದು ಒಂದು ಜಾತ್ರೆ ಆಗಿದೆ ಈ ಜಾತ್ರೆಯಲ್ಲಿಯೂ ಒಂದ್ ಇದು ಒಂದು ಸ್ಟೇಷನರಿ ಅಂಗಡಿ ಹಾಕಿದ್ದಾರೆ.

ದೃಶ್ಯದಲ್ಲಿ ಕಾಣುತ್ತಿರುವುದೇನೆಂದರೆ ಇದು ಒಂದು ಕಟ್ಟಿಂಗ್ ಶಾಪ್ ಆಗಿದೆ.